ಕಾರನ್ನು ಜನರಿಗೆ ಇಷ್ಟವಾಗುವಂತೆ ವಾಶ್ ಮಾಡಿ ಕೊಡುವದ್ದು ಅವರ ಕರ್ತವ್ಯ ವಾಗಿದ್ದು --

ಪ್ರತಿನಿತ್ಯ ಹನ್ನೆರಡು ಗಂಟೆಗೆ ಪೂಜೆ ಆಗ್ತಾದೆ --

ಅಹ್ ಕೆಲವೊಂದು ಟೈಮ್ ಯಲ್ಲಿ ನನಗೆ ಕಾರು ಗಾಡಿಗಳು ಇಲ್ಲದಾಗ ಆಟೋ ರಿಕ್ಷಾ ಗಳು ಬೇಕೇ ಬೇಕು.

ಜನರೆಲ್ಲಾ ಬಸ್ ನಿಲ್ದಾಣದಲ್ಲಿ ತಮ್ಮ ತಮ್ಮ ಬಸ್ ಗಾಗಿ ವೇಯ್ಟ್ ಮಾಡುವಂತ ದೃಶ್ಯ ಇಲ್ಲಿ ಕಂಡುಬರುತಿದೆ.

ಕಲರ್ ಫುಲ್ ಆಗಿದೆ ಎಲ್ಲ ಬಟ್ಟೆಗಳು ಇದೊಂದು ಬಟ್ಟೆ ಮಳಿಗೆ ಯಾಗಿದೆ.

ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಅ ಸೊ ಎಲ್ಲ ಹುಡುಗಿರಿಗೂ ಗೋಲ್ಡ್ ಅಂದ್ರೆ ಬಹಳ ಇಷ್ಟ --

ಸೊ ಹಾಗೆ ಆಹ್ ರೀಸೆಂಟ್ ಆಗ್ ನಾನ್ ಸಹ ಅಹ್ ಗೋಲ್ಡ್ ಪೆರ್ಚಸ್ ಮಾಡಿದ್ದೇನೆ ಸೊ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಅಲ್ಲಿ --

ಸ್ ನಲ್ಲಿ ಬ್ಯಾಂಕ್ ಪಾಸ್ ಪುಸ್ತಕ್ ಎ.ಟಿ.ಎಮ್ ಎಲ್ಲದು ಅವಶ್ಯಕತೆ ಇದ್ದೆ ಇರುತ್ತೆ --

ನಾವು ಆರು ತಿಂಗಳು ಹಿಂದೆ ಹೋಗಿ ತುಂಬಾನೇ ಎಂಜಾಯ್ ಮಾಡಿದಂತಹ ಪ್ಲೇಸ್ ಮಾನಸ ವಾಟರ್ ಪಾರ್ಕ್ --

ಸೊ ಇದು ಸಹ ಬೀಚ್ ನನಗೆ ಬೀಚ್ ಗೆ ಹೊಗಳಿಕೆ ಬಹಳ ಇಷ್ಟ ತುಂಬ ಖುಷಿ ಆಗುತ್ತೆ.

ಬೋಟಿಂಗ್ ಇರ್ತ್ತದೆ ಸೊ ಬೋಟಿಂಗ್ ಅಂತ ನೋಡ್ಲಿಕ್ಕೆ ತುಂಬ ಖುಷಿ ಮೀನು ಹಿಡಿಯೋದು ಸೊ ಸೊ ತುಂಬ ಮೀನ್ ಸಿಗ್ತದೆ.

ಇದೊಂದು ಮಳೆ ಬರುವಂತಹ ದೃಶ್ಯ ಮಳೆ ಬರುವಾಗ ತುಂಬ ಒಂದು ಖುಷಿ ಆಗ್ತುದೆ ಕೂಲ್ ವಾತಾವರಣ ಇರ್ತದೆ.

ಮತ್ತೆ ನಾವು ಕೊಡೆ ಹಿಡ್ಕೊಂಡು ಹೋಗುದು. ಹೊರಗೆ ಮತ್ತೆ ಕೊಡೆ ಚಂಡಿ ಆಗೋದು. ಮತ್ತ್ ನಾವು ಎಲ್ಲ ಕೊಡೆ ಬಿಟ್ಟು ಬರೋದು. ಮತ್ತೆ ಅಮ್ಮನ ಹತ್ತಿರ ಬೈಸ್ಕೊಳ್ಳೊದು --

ತುಂಬಾನೇ ಅಹ್ ಅಹ್ ಆ ಸೀನ್ ಎಲ್ಲ ಇರ್ತಿತ್ತು ಮಳೆಗಾಳದಲ್ಲಿ.

ಈ ದೃಶ್ಯದಲ್ಲಿ ಸ್ಕೂಲ್ ಗೇಟ್ ನೋಡಬಹುದು ಸೊ ಅಹ್ ಶ್ರೀ ರಾಮ ಶ್ರಮನ್ --

ಹಿರಿಯ ಪ್ರಾಥಮಿಕ ಶಾಲೆ ಸೊ ಸ್ವಲ್ಪ ಹಾಗೆ ಹಳೇದಾಗಿದೆ .

ನವಮಿ ಸೂಪರ್ ಮಾರ್ಕೆಟ್ ಹೋಂ ಸ್ಟೋರ್ ಅಹ್ ಅಹ್ ಸೂಪರ್ ಮಾರ್ಕೆಟ್ ಗಲ್ಲಲ್ಲಿ --

ಸ್ಕೂಲ್ ಟೀಚರ್ಸ್ ಪೇರೆಂಟ್ಸ್ ಗೆ ಇನ್ವೈಟ್ ಮಾಡಿರೊ ಹಾಗೆ ಇದೆ ಸೊ ನಾನ್ ಈ ದೃಶ್ಯ ನೋಡಿ ಹಾಗೆ ಅಂತ ಎಕ್ಸ್ಪ್ಲೇನ್ ಮಾಡಿರೋದು .

ಇದು ಯಾವ್ತ ಒಂದು ಸಿಚುಯೇಶನ್ ಇದೆ. ಪ್ರೋಗ್ರಾಮ್ಸ್ ನಡೀವಂತಹ ಟೈಮ್ ಗೆ ಇಲ್ಲಿ ಎಲ್ಲ ವೇಯಿಟ್ ಮಾಡ್ತ ಇದ್ದಾರೆ --

ಸ್ಕೂಲ್ ಸ್ಪೋರ್ಟ್ಸ್ ಡೇ ಸ್ಪೋರ್ಟ್ಸ್ ಡೇ ಅಂದ್ರೆ ನನ್ಗಂತು ತುಂಬ ಇಷ್ಟ. ಆ ಡೇಯ್ಸ್ ತುಂಬಾನೇ ರನ್ನಿಂಗ್ ಡೇಸ್ ಆಗಿ ರಿಲೇ ಆಗಿ --

ಬಟ್ ಕ್ರಿಕೆಟ್ ಆಡಕ್ ಹೋಗಲ್ಲ ಸೊ ಇದೊಂದು ಲೇಡೀಸ್ ಎಲ್ಲ ಕ್ರಿಕೆಟ್ ಆಡುತ್ತಿರುವ ದೃಶ್ಯ --